ಮಾನಸ್ ಸರೋವರೀ ಅನ್ನ ಸರೋವರಿ ಸ್ಟೇಷನರಿ ಆಯ್ತ್ ರೀ ಸ್ಟೇಷನ್ ಅಂಗಡಗ್ ಒಬ್ರ ಅಹ್ ಮಾಲಿಕ್ರು ಕುಂತರ್ ಒಳಗ್ ಅಂಗಡಿ ಮಾಲಿಕ್ರ್ ಮಗ್ಗಲೊಂದ ಅಹ್ ಅಟಮೊ ಪೇಂಟಿಂಗ್ ಅಂಗಡಿ ಐತ್ರಿ ಮೊಗ್ಲ ಅಲ್ಲೊಬ್ರು ಕುಂತರ್ ಹೊರಗ್ ಒಬ್ರು ಮಾಲಕ್ ಯಾರು ಕಸ್ಟಮರ್ ಬಂದಿಲ್ಲಾ ಅಂಗಡಿ ನೋಡಕೊಂಡ್ ಕುಂತ್ತನ್ ನೀಲಿ ಕಲರ್ ಪೈಂಟ್ ಹೊಡದರ್.

ಕಾಮಗಾರಿ ನಡದೈತ್ರಿ ಕೆಲಸ್ ಮಾಡಕುಂತ್ತರ್ ಆಮೇಲೆ ಸೆಕ್ಯೂರಿಟಿ ಗಾರ್ಡ್ ಅದ್ನ್ ಒಬ್ಬವ್ ಇಬ್ರ ಏನ್ ಆಯ್ತಿ ಕೆಲಸ ಮಾಡೋ ಕಾರಮಿಕ್ರ ಅದರ್ ಏನೋ ಕೈನ್ ತರ ಒಳಗ್ ಬಿಟ್ಟ ಏನ್ ಆಯ್ತಿ ಕೆಳಗಿನ್ ತರ ಒಂದ್ ಪೈಪ್ ಎಬ್ಬಸಕುಂತ್ತರ್ ಕೆಳಗಿಂತ್ರ ಇದು ಜನರೇಟರ್ ತರ ಮಿಷನ್ ಆಯ್ತಿ ಒಂದ್ ಹೊತ್ತಾಗಿಬ್ರು ಕಾರ್ಮಿಕರು ನಿಂತರ್.

ಓಯೋ ಅಂತ ಹೇಳಿ ಹೋಟೆಲ್ ರೂಮ್ ಬುಕ್ ಬರತ್ತರಿ ರಿಸೆಪ್ಶನ್ ಅದ್ರದ್ ಅದ್ ಅಂದ್ರ ಕೌಂಟರ್ ಇದು ರೂಮ್ ಗಿಮ್ ಬೇಕಾತಂದ್ರೆ ನಾವ್ ಇಲ್ಲಿ ಹೋಗಿ ಬುಕ್ ಮಾಡಬೇಕ ಒಂದ್ ಫ್ಯಾನ್ ಮೂರ್ ಲೈಟ್ ಕಾಣಉಂತ್ತವು ಮುಂದ್ ಗ್ಲಾಸ್ ಡೋರ್ ಅದ್ ಒಬ್ಬ ಮನಷ್ಯ ಕುಂತನ್ ಅಲ್ಲಿ ಅಹ್ ಆಮೇಲೆ ಟೇಬಲ್ ಐತಿ ಪೀಚೆಕಡೆ ಏನ್ ಐತಿ ಕುರ್ಚಿ ಹಾಕೊಂಡು ಕುಂತ್ತರ್ ಹಿಂದ್ ಓಯೋ ಅಂತ ಬರದರ್.

ಇದು ಅಗಶಿ ಬಾಕ್ಲ ಅಂತರ್ ಇದಕ್ ಏನೈತಿ ಮ್ಯಾಲೆ ದೇವ್ರ ಗುಡಿಗ್ ಅಥವಾ ಎಲ್ಲಾರ್ ಉರಗ್ ಅಗಶಿ ಬಕ್ಲ ಕುದ್ರಿ ಹಯ್ತಿ ಕುದ್ರಿ ಹಿಂದ್ ಒಬ್ರ ಕುಂತರ್ ಅದ್ರ ಮೇಲೆ ಮಹಾರಾಜರ ಇರಬೆಕ ಮುಂದ್ ಏನೈತಿ ಕುದ್ರಿ ಅವ್ರ್ ಮೇಲೆ ಕಾಲ್ ಇಟ್ಟ ಅವ್ರಿಗ್ ಹೊಡೆಕೊಂತ್ತದ್ ಅವ್ರ್ ತಲ್ವಾರ್ ತೊಕೊಂಡ್--

ನಾಕ್ ಜನ ನಿಂತರಿ ಒಬ್ಬ ಹುಡಗ್ ಅದ್ನ್ ಮಗು ಎತ್ತಕೊಂಡ ನವ್ ಈವ್ ಅಜ್ಜ ಏನೈತಿ ಬುಟೈಗ್ ಏನೇನೊ ಮದ್ವಿ ಸಾಮಾನ್ ಇಟ್ಟಕೊಂಡ್ ಹೊಂಟ್ಟಿರ್ ಬೇಕ್ ಇವ್ರ್ ಮದ್ವಿಗೆನ್ ಹೊಂಟ್ಟಿರ್ ಬೇಕ್ ಇವ್ರ್ ಇನೊಂದ್ ಬಕೆಟ್ ಕಾಣೋವಂತ್ತದೆ ಇವ್ರಿಬ್ರು ಇವ್ನ್ ಹೆಂಡತಿ ಆಮೇಲೆ ಹಿಂದ್ ಏನ್ ಐತಿ ಸೊಸೆ ನಿಂತಿರ್ ಬೇಕ ವಟ್ಟ ಫೋಟೋ ದಾಗ್ ಆರ್ ಜನ್ ಇದ್ದರ್ ರೀ.

ಹಿಪಿ ಇದ್ರಗ್ ಫೋಟೋ ದಗ್ ಒಂದ್ ಮನಿ ಐತಿ ಒಂದ್ ಬೈಕ್ ನಿಂತೈತಿ ರೀ ಆಮೇಲೆ ಮನಷ್ಯರು ಯಾರು ಕಾಣತ್ತಿಲ್ಲಾ ಕೆಂಪ ಕಲರ್ ಐತಿ ಪುರ್ ಮಣ್ಣ್ ಗಿಡ ಅದ್ವ್ ಸೂರ್ಕ ಹಸೀರ್ ಆಮೇಲೆ ಗಿಡ ವಂಗ್ಯವ್ ಒಂದ್ ಸಪ್ ಗಿಡ ಚೀಗ್ರ್ಯಾವ್ ಈ ಚಿರಕಂತ ಹಸೀರ್ ಕಲರ್ ಮನಿದ ಸಪ್ ಪೈಂಟ್ ಕಾಣವ್.